ಓನರ್ ಹಿಂದೆ ಕಬ್ಬಿಣದ ರಾಡುಗಳು ರಾಡುಗಳಿವೆ.

ಇಲ್ಲಿ ಹಲವಾರು ಚಿಕ್ಕ ಮಕ್ಕಳಿಗೆ ಆಡಲು ವಸ್ತುಗಳಿವೆ.

ಇಲ್ಲಿ ಎರಡು ಕುರ್ಜಿಗಳಿವೆ ಇಲ್ಲಿ ಕೆಂಪು ಬಣ್ಣದ ಬಟ್ಟೆ ಇದೆ.

ಈ ಅಂಗಡಿಯಲ್ಲಿ ಬಟ್ಟೆಗಳಿವೆ ಇಲ್ಲಿ ಚಿಕ್ಕ ಮಕ್ಕಳ ಬಟ್ಟೆಗಳಿವೆ.

ಮತ್ತು ಇದರ ಗೋಡೆಗೆ ಹಳದಿ ಮತ್ತು ಬಿಳಿ ಬಣ್ಣದ ಬಣ್ಣವನ್ನು ಹಚ್ಚಿದ್ದಾರೆ ಇಲ್ಲಿ ಒಂದು ಕಪ್ಪು ಬಣ್ಣದ ಬಟ್ಟೆ ಇದೆ.

ಇಲ್ಲಿ ಹಲವಾರು ಜನ ಓಡಾಡುತ್ತಿದ್ದಾರೆ ಹಲವಾರು ಎರಡು ಚಕ್ರದ ವಾಹನಗಳು ಇವೆ.

ಇದು ಪಾಲಕ್ ಬೆಲೆ ಬೆಳೆ ಆಗಿದೆ.

ಇಲ್ಲಿ ರೋಡಿನ ಮೇಲೆ ಒಬ್ಬರು ಓಡಾಡುತ್ತಿದ್ದಾರೆ ಇಲ್ಲಿ ಒಂದು--